ಮತ್ತ ಅದನ್ನ ಮೀನ ತಿಂದ್ರೆ ತುಂಬಾ ಪೋಷ್ಟಿಕಾಂಶ ಇಷ್ಟ ತಿರ್ತದ್ ಅದಕ್ಕೆ ತೋಕೋಬಂದಿದೆ.

ನಮ್ಮ ಮಕ್ಕಳುಗಳು ಹೋಗಿ ಕಟಿಂಗ್ ಮಾಡ್ಸಕೊಂಡು ಅವ್ರಿಗೆ ಬೇಕಾದದತರ ಕಟಿಂಗ್ ಮಾಡ್ಸಕೊಂಡ ಬರತ್ತರೆ.

ಈ ರೋಡ್ ಚನ್ನಾಗದ ನಮ್ಮಊರಲ್ಲಿ ಬರಿ ಕಲ್ಲು ಮಣ್ಣು ರೋಡು ಗಾಡಿ ಹೋಗಕ್ಕಾಗಲ್ಲಾ ಕಾರ್ ಗಳು ಏನು ಹೋಗಕ್ಕಾಗಲ್ಲಾ.

ತುಂಬಾ ಕಷ್ಟ ಆಯ್ತದ್ಮಳೆ ಇಲ್ಲಾಂದ್ರುನು ಕಷ್ಟ ಹಿಂಗೆ .

ನಮ್ಮ ಊರಲ್ಲಿ ದೇವಸ್ಥಾನ ಕಾಳಮ್ಮನ ದೇವಸ್ಥಾನ ಜಾತ್ರೆ ನಡೀತದ --

ಇನ್ನೂರು ರೂಪಾಯಿ ಒಂದು ಆರ್ ಕಿಲೋಮೀಟರ್ ಬರ್ ಬೇಕು ಅಂದ್ರೆ ಇನ್ನೂರ ರೂಪಾಯಿ ಆಟೋ ಚಾರ್ಜ್ .

ನೀನು ಬಾ ಹೋಗೋಮಾ ಮೇಡಂ ಅವ್ರಿಗೆ ಸಹಾಯ ಆದಂಗ ಆಯತ್ತದ್.

ಬರೋಮಾ ಫಕ್ಷನ್ ನೋಡಕೊಂಡು ನಮ್ಮ ಮಕ್ಕಳ ತರನೇ ಎಲ್ಲಾ ಅಲ್ಲವಾ ಹೋಗಮಾ ಬಾ.

ಹುಷಾರಿಲ್ಲಾ ಆಸ್ಪತ್ರೆಗೆ ಬಂದಿವಿ ಮೆಡಿಕಲ್ ಸ್ಟೋರ್ ಗೆ ಮಾತ್ರೆ --

ಏಳಿ ನಾವು ಬಸ್ ಎಲ್ಲಾ ರೆಡಿ ಮಾಡ್ಸಿ ಹಾಕ್ಸ --

ಬಟ್ಟೆ ತೋಕೋಬೇಕು ವ್ಯ್ಕಳಿಗೆಲ್ಲಾ ಇಲ್ಲಿ ಮಾರವರು ಚನ್ನಾಗಿ ತರಕಿಲ್ಲಾ ಮೈಸೂರಿಗೆ ಹೋಗಿ ಬಟ್ಟೆ ತಕೋಬರೋಮಾ ಬಾ ಎಲ್ಲಾರುಗುವೆ.

ಅಕ್ಕ ತಂಗಿಯರಿಗೆಲ್ಲಾ ಸೀರೆ ಉಡ್ಸಬೇಕು ಅಂತ.

ಎಲ್ಲಾನು ಹಾಕಿವಿ ನಾವೆ ಪಾರ್ಕ್ ಮಾಡಕೊಂಡಿವಿ.

ನಾವು ಜ ಜಮೀನಲ್ಲಿ ಬೆಳೆದಿರುವ ಪದಾರ್ಥಗುಳನ್ನ ಮಾರಿ ಸರ್ಕಲ್ ಗೆ ಬಂದು ಬಸ್ ಹತ್ತಬೇಕು.

ಚರ್ಚ್ ಗ್ ಹೋಗಿ ಅಲ್ಲಿ ಚರ್ಚ್ ಅಲ್ಲಿ ತೇರಬ್ ಮಾಡತ್ತರೆ ಹೋಗಮ್ಮ ಬಾ ಎಲ್ಲಾ ನೋಡಕೊಂಡು.

ಮಾತು ಮರಿಯಮ್ಮಗೆ ಸೀರೆ ಕೊಡಬೇಕು ಸೀರೆ ಉಡಸಿ.

ಅದಕ್ಕೆ ಈಗಾ ಎಲ್ಲಾನು ರೆಡಿ ಮಾಡ್ಸಬಿಟ್ಟು ಸಂಪ್ ನೀರನ್ ಎಲ್ಲಾನು ಮೊಟರ್ ಹಾಕ್ಸಿ.

ಎಷ್ ತುಂಬಾ ಚನ್ನಾಗಿತ್ತು ನೋಡಕೋ ಬಂದೋ ನಾವು ಮುಂದಿನ ಸಲನು ಓಗೋದಾ.